Hai ಇದು ನಾಡಿದ್ದು ಒಂದು ನಮ್ಮೂರಲ್ಲಿ ಜಾತ್ರೆ ಇದೆ.

ನಾಡಿದ್ದು ಇವತ್ತು ಆ ಇವತ್ತಲ್ಲ ಆ ಇವತ್ತಿಂದ four days ಬಿಟ್ಟು.

ಅದು Kasaragod ಎ Kasaragod ನಗರದ ಸ್ವಲ್ಪ ಹಿಂದ್ಗಡೆ ಹಾ ಅದೇ ಅದೇ.

Four days ಏನೋ ಇದ್ ಕಾರ್ಯಕ್ರಮ ಗೌಜಿಯಲ್ಲಿ ಇರುತ್ತೆ.

ನಾವ್ ಈಗ ತಯಾರಿಯಲ್ಲಿ ಇದ್ದೇವೆ ತುಂಬಾ busy ಈಗ.

ಹಾಗೆ ಅದ್ರದ್ದೇ ಜಾತ್ರೆದ್ದು ತಯಾರಿಯಾಗ್ಬೇಕಲ್ಲ ಪೂರ್ವ ತಯಾರಿ.

ಹಾ ಹಾಗೆ ರಜೆ ಇತ್ತ ನಿಮ್ಗೆ.

ರಜೆ ಈಗ ತುಂಬ classes ಎಲ್ಲ ತುಂಬಾ hectic ಉಂಟು ಆದ್ರೂ ಒಂದು ದಿವ್ಸ try ಮಾಡ್ತೆ ನಾನ್ ಬರ್ಲಿಕ್ಕೆ ನಾನ್ ತುಂಬಾ miss ಮಾಡ್ಕೊಂಡಿದ್ದೆ .

ಬಾಳ ವಿಜೃಂಭಣೆಯಿಂದ ಆಗ್ತಾ ಉಂಟು ಒಂದು night ನಾಟಕೆಯೆಲ್ಲ ಉಂಟು ಮರುದಿವಸ next day ಯಕ್ಷಗಾನ ಆಟ.

ಯಕ್ಷಗಾನ ಆತರ ಇದೆ ಒಂದು ದಿವಸ ನೃತ್ಯ ಹಾಗೆ.

ಹೌದ್ ಹ ಹಾ ಅಲ್ಲಿ ಊರ ಜಾತ್ರೆ ಅಲ್ವಾ ಹಾಗಾಗಿ ಎಲ್ಲ ಬರ್ತಾರೆ ಜನ ತುಂಬಾ ಇರ್ತಾರೆ. ಹಾ ಮತ್ತೆ ಈಗ ಏನ್ work ಮಾಡ್ತಾ ಇದ್ದೀರಾ ನೀವು .

ಹಾ ಅದ್ರದ್ದೇ ಹೌದು ನಾನ್ ಆ ನಾಡಿದ್ದು fourteen fourteenth ಗೆ ಅದೇ ಹೌದು ಇದು ಕೊಡಿ . Seventeenth ಗೆ ಬೆಡಿ ಅಂತ.

ಹೋ ತುಂಬಾ ಬೆಡಿ ಆದ ದಿನ ತುಂಬ grand ಇರ್ತದಲ್ಲ.

ಹೌದೌದು ತುಂಬಾ ಜನ ಸೇರ್ತಾರೆ .

Free ಇದ್ರೆ ಬರ್ಬಹುದು ಬೆಡಿ ಆವತ್ತು ಇರ್ತದೆ free . ಹಾ ನಂಗ್ ತುಂಬಾ ಇಷ್ಟ ಅದು ಅವ್ರು ಪಟಾಕಿ ಸಿಡ್ಸೋದ್ ಇರ್ತದಲ್ಲ.

Kasaragod ನ ಬೆಡಿ ಅಂದ್ರೆ ಸ್ವಲ್ಪ ಗೊತ್ತಿರುವಂತದ್ದೇ ನಿಮ್ಗೆಲ್ಲಾ.

ಹಾ ಹೌದು ನೋಡಿದ್ದೇ ತುಂಬಾ ಕೇಳಿದ್ದೆ . ಹ ಹೌದು ಅಂದ್ರೆ ಎಲ್ಲರಿಗೆ ಪರಿಚಯ ಇದೆ.

ಹ ಹಾಗೆ ನಾನು ತುಂಬಾ ದಿನದಿಂದ ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕಂದ್ರೆ ತುಂಬಾ work studies ಅಂತ ತುಂಬಾ ತಲೆನೋವ್ ಎಲ್ಲ ಬಂದ್ ಹೋಗಿತ್ತು so ಇನ್ನಾದ್ರೂ ಸ್ವಲ್ಪ free ಎಲ್ಲಿಗಾದ್ರೂ ಹೋಗ್ವ ಅಂತಿದ್ದೆ ಒಳ್ಳೆ time ಗೆ call ಮಾಡಿದ್ದೀರಾ .

ಹೌದು ಒಳ್ಳೇದು ಒಮ್ಮೆ mind ಆದ್ರೂ fresh ಆಗ್ತದೆ.

ತುಂಬಾ ಹೌದು ತುಂಬಾ ಬೇರೆ ಬೇರೆ ಕಡೆಯಿಂದ ಬರ್ತಾರೆ .

ನಾಕ್ ದಿವ್ಸದ್ದು ಎಲ್ಲ ಕಾರ್ಯಕ್ರಮ continuous .

ಅಲ್ಲಿ ಒಂದ್ ಆದ್ಮೇಲೆ ಇನ್ನೊಂದ್ ಕಾರ್ಯಕ್ರಮ ಆಗ್ತಾ ಇರ್ತದೆ.

ಪುರ್ಸೊತ್ ಎನ್ನುದ್ ಇಲ್ಲ ಹಾಗೆ . ಯಾವ ದೇವಸ್ಥಾನ ಅದು main ಆಗಿ. ಅದು ಅಲ್ಲಿ ಗೋಪಾಲಕೃಷ್ಣ ದೇವಾಸ್ಥಾನ Kasaragod ಅಂದ್ರೆ ಸ್ವಲ್ಪ ಈ ಕಡೆ Kasaragod ಇಂದ ನೀವು .

Kasaragod ದು ಮೊದ್ಲು ಸ್ವಲ್ಪ ಮೊದ್ಲು.

ನಾನ್ ನಿಮ್ಗೆ ಬರ್ತಾ call ಮಾಡ್ತೇನೆ in case ಗೊತಾಗ್ಲಿಲ್ಲ ಅಂದ್ರೆ ನಾನ್ call ಮಾಡ್ತೇನೆ. ಸರಿ ಸರಿ ಸರಿ ಸರಿ ಆಗ್ಬೋದು. ಹಾ ನಾನ್ family ಸಮೇತ ಬರ್ತೇನೆ ಆಯ್ತಾ . ಹ ಹಾ ಬನ್ನಿ ಬನ್ನಿ ಒಳ್ಳೆ ವಿಶ್ಯ ಒಂದ್ ಎಲ್ರು ಬರುವಂಥದ್ದೇ.

ಹಾ Kasar~ ದೂರದವ್ರಿಗೆ ಎಲ್ಲ Kasaragod ಎನ್ಬಹುದು ನಮಿಗೆ ಅದು Kasaragod ಅಲ್ಲೇ ಅಲ್ಲ ಸ್ವಲ್ಪ Kasaragod ಜಿಲ್ಲೆಯ Kumble ಜಾತ್ರೆ ಅಂತಾ.

Kumble ಬೆಡಿ Kumble ಜಾತ್ರೆ ಹಾಗೆ.

ತುಂಬಾ ಖುಷಿ ಆಯ್ತು ಅಪರೂಪಕ್ಕೆ call ಮಾಡಿದ್ದೀರಾ .

ಬರ್ತೇನೆ ಬರ್ತೇನೆ thank you so much .

ಹ್ಮ್ okay thank you thank you ಇವ್ರೇ ಸರಿ ಸರಿ ಬರ್ತೇನೆ ಆಯ್ತಾ .

ಹಾ ಮತ್ತೆ ಹೇಗಿದ್ದೀರಿ? ಹಾ ನಾ ಹುಷಾರಿದ್ದೇನೆ ನೀವ್ ಹೇಗಿದ್ದೀರಾ? ಹಾ ನಾವ್ಸ ಹುಷಾರಿದ್ದೇನೆ ಮನೇಲೆಲ್ಲ ಹೇಗಿದ್ದಾರೆ? ಹಾ ಮನೇಲೆಲ್ಲ ಹುಷಾರಿದ್ದಾರೆ ನಿಮ್ದು? ಹಾ ನಮ್ಮ ಮನೆಯಲ್ಲಿಸ ಹುಷಾರಿದ್ದಾರೆ. ಹಾ ಮತ್ತೆ ಏನ್ call ಮಾಡಿದ್ದು? Call ಮಾಡಿದ್ದ್ ನಂಗೊಂದು mobile ತಕೊಳ್ಬೇಕಿತ್ತು ಅದ್ರ ಬಗ್ಗೆ ಕೇಳುವ ಅಂತ ಹೇಳಿ call ಮಾಡಿದ್ದು. ಯಾವ್ದು mobile ಈಗ ಒಳ್ಳೇಯದು? ಇ~ ಇಂದು ಯಾ~ ಈಗ ಯಾವ price ಅಲ್ಲಿ ತಗೊಳುದಂತ ಇದ್ದೀರಾ? ನಾನೊಂದು ಹ~ ಹ~ ಹದ್ನೈದು ಸಾವಿರದ ಒಳಗೆ ಹಾಗೆ ನೋಡುವ ಅಂತ ಇದ್ದೇನೆ.

ಈಗಾ Oppo ಮತ್ತೆ Vivo ಇತರ ಎಲ್ಲ ಉಂಟು. ಹಾ ಹೌದಾ ಅದೇ ನೋಡ್ಬೇಕು online ಅಲ್ಲಿ ತಗೊಳ್ಳುದ ಅಥವಾ ಹೀಗೆವೆ ಇಲ್ಲಿ local ಅಲ್ಲಿರುವ ಅಂಗಡಿಗೆ ಏನಾದ್ರೂ ಹೋಗಿ ತಕೊಳ್ಳುದಾ ಅಂತ.

ಹೌದಾ ಹಾ ನೋಡ್ಬೇಕ್ ಅದೇ. Problem ಆದ್ರೆ ಕಷ್ಟ ಆಗ್ತದಲ್ಲ. ಹಾ ಅದೇ ನೋಡ್ಬೇಕ್ ಎಂತ ಅಂತ.

ಅದೇ Vivo ಒಂದು ಒಳ್ಳೇದ್ ಉಂಟು. ಹೌದಾ ಹಾ ಎಲ್ಲ ಒಳ್ಳೆ ಇರ್ಬೇಕಲ್ಲ. ಹಾ ಅಂದ್ರೆ ನೀನ್ ಈಗಾ full payment ಮಾಡ್ತಿಯಾ ಹೇಗೆ? ಹಾ payment ಅದೇ ಹಣದ್ದೆ ಈಗ ಸ್ವಲ್ಪ ತೊಂದ್ರೆ ಇರುದು EMI ಅಲ್ಲಿ ನೋಡುದಾ ಅಥವಾ ಒಮ್ಮೆಲೇ payment ಅಂತಸ ನೋಡ್ಬೇಕು online ಅಲ್ಲಿ ಏನಾದ್ರು ಹೌದಾ ಹಾ. Online ಬೇಡ ಹೇಳುದಾ?

ಅ~ ಅಂಗಡಿಯಲ್ಲಿ ತಕೊಳ್ಳುದು ಒಳ್ಳೇದು. ಹಾ ಹೌದಾ.

ಅದೇ ನೋಡ್ಬೇಕು ಚ~ ಅದ್ರಲ್ಲಿ ಎಲ್ಲ ಯಾವ ರೀತಿಯೆಲ್ಲ ಉಂಟಂತಸ ಗೊತ್ತಿರ್ಬೇಕ ಅಲ್ಲಾ. ಹೌದೌದು ಹಾ ಅದ್ರಲ್ಲಿ ಅವ್ರತ್ರ ಕೇಳ್ಬೇಕ್ ಆಗ್ತದೆ. ಹಾ ಹೌದು ನಮ್ಮ camera ಮತ್ತೆ storage ಎಲ್ಲ ಗೊತ್ತಿರ್ಬೇಕಲ್ಲ ಎಲ್ಲ ಹೇಗೆ ಉಂಟಂತಾ . ಅ camera ಈಗ ಎಲ್ಲರೂ ಕೇಳುದು ಅದನ್ನೆ ಅಲ್ವಾ camera . ಹಾ ಹೌದು mobile ಅಂದ್ಮೇಲೆ ಎಲ್ಲರ್ ಈಗ ಹಾ ಹೌದು ಅದು ಮತ್ತೆ ಅದು storage ಎಷ್ಟು ಉಂಟು ಹಾಗೆವೆ ಅಲ್ಲ mobile . Vivo ಒಳ್ಳೆದುಂಟು camera ದಲ್ಲೆಲ್ಲ.

ಹಾ ಹಾ OnePlus ಎಲ್ಲ ಉಂಟು ಆದ್ರೆ ಅದು rate ಸ್ವಲ್ಪ. ಹೌದು ಜಾಸ್ತಿ ಅಲ್ಲ ಅದಕ್ಕೆಲ್ಲ ಹಣ ಅಷ್ಟ್ರದ್ದೆಲ್ಲ ಬೇಡ ಅಂತ ಕಡಿಮೆ rate ಅಲ್ಲಿ ನೋಡುವ ಅಂತ ಇದ್ದೇನೆ ಇವಾಗ first ನೋಡ್ಬೇಕು ಹ್ಮ್. EMI ಅಲ್ಲೆ ತಗೋಳ್ಬಹುದು ಅದ್ರಲ್ಲೆ ಒಳ್ಳೇದು. ಹಾ ಅದೇ EMI ಅಲ್ಲಂತವೆ ಉಂಟು ನೋಡ್ಬೇಕು ಹೇಗೆ ಅಂತ . ಹಾ ಎಷ್ಟು ಹದ್ನೈದು ಸಾವಿರದವಾ? ಹಾ ಹದ್ನೈದು ಸಾವಿರದ ಒಳಗೆ ಅಂತ ಹೇಳಿ ಉಂಟು ನೋಡ್ಬೇಕು ಅದ್ ಹೇಗೆ ಅದ್ರದೆಲ್ಲ features ಎಲ್ಲ ನೋಡಿಯೇ ತಗೋಳ್ಬೇಕಲ್ಲ ಹದ್ನೈದು ಅಂದ್ರೆ ಸಿಕ್ಕುದಿಲ್ಲ ಹಾ. ಅದು ತಗೊಳುವಾಗನೆ ಹೇಳ್ಬೇಕು ಅವರತ್ರ EMI ಅಲ್ಲಿ ತಗೊಳ್ತೇವೆ ಮತ್ತೆ problem ಇದ್ರೆ ಇದು return ಮಾಡ್ತೇವೆ ಅಂತ ಹೇಳ್ಬೇಕು.

OnePlus ಕೂಡಾ ನೋಡ್ಬಹುದು ಸಾವಿರ. ಜಾಸ್ತಿ ಅಲ್ಲ. ಹೌದು ಅದು ಜಾಸ್ತಿ ಆದ್ರೆ ಒಳ್ಳೆದಿರುದು ಕಡಿಮೆದಷ್ಟು ಒಳ್ಳೆದಿರಲ್ಲ ಅದು. ಹಾಗೆ ಎಂತ ಇಲ್ಲ ಅಂತ mobile ನಾವ್ ನೋಡುದ್ರಲ್ಲಿ ಇರುದಂತ ಇರುದು ಅಲ್ಲ ಕಡಿಮೆದ್ದು ಸ ಇರ್ತದೆ mobile .

ಕಡಿಮೆದ್ದು ಅದ್ರಲ್ಲಿ ಸಿಗುದು ಸ್ವಲ್ಪ ಕಷ್ಟ ಅದು ಅದ್ರದ್ದು rate ಎಲ್ಲ ಜಾ~ ಜಾಸ್ತಿ ಉಂಟು ಅದ್ರಲ್ಲಿ. ಆದ್ರೂಸ ಕಮ್ಮಿ ಕೆಲವೊಂದು ಒಳ್ಳೆ ಇರ್ತದೆ ಅಂದ್ರೆ ಈಗ ಜಾಸ್ತಿ ತಕೊಂಡ್ರೆ ನಾವು ಈಗ ಯಾರುಸ continuous ಆಗಿ ಒಂದೇ mobiles ಇಡ್ಕೊಳುದಿಲ್ಲ change ಮಾಡ್ತಾ ಇರ್ತೆವೆ ನಾವು. ಒಂದು ಅದ್ರದೊಂದು ಇದ್ ಇರುವಾಗ famous ಅಂತ ಇರುವಾಗ ಆವಾಗ ನಾವ್ ಇಡ್ಕೊಂಡು ಇರ್ತೆವೆ ಮತ್ತೆ ಇನ್ನೊಬ್ಬರು ಯಾರೋ ತಕೊಳ್ತಾರೆ ಅಂತ ಹೇಳುವಾಗ ನಾವ್ ಮತ್ತೆ ಆ ಅದು ತಕೊಳ್ಳುವ ಅಂತ ಹೇಳಿ ಇನ್ನೊಂದ್ mobile change ಮಾಡ್ತೇವೆ. ಇರ್ತೆವೆ ಅಲ್ಲ ಆದ್ರಿಂದ ನಾವ್ ತುಂಬಾ rate ಇದ್ದುಸ ಸುಮ್ಮನೆ ಯಾಕೆ ಅಂತ ಆಗ್ತದೆ. ಹಾ ಈಗ Udupi ಅಲ್ಲಿ ತಗೊಳ್ಳುದ Mangalore ಅಲ್ಲಿ ತಗೊಳ್ಳುದ? ಅದೇ ಗೊತ್ತಿಲ್ಲ ನೋಡ್ಬೇಕು ಅದೇ ನಾನ್ ನಿನ್ನತ್ರ ಕೇಳುವ ಅಂತ ಹೇಳಿ call ಮಾಡಿದ್ದು. Udupi ಆದ್ರೆ ಹತ್ರ ಆಗ್ತದಲ್ವಾ. ಹಾ ಹೌದು ನೋಡುವ. Udupi ಅಲ್ಲಿ ಆದ್ರೆ ನಂದು friend ಇದ್ದು ಅಂಗಡಿ ಉಂಟು ಪರಿಚಯ ಉಂಟಲ್ವ. ಅಲ್ಲಿಯಾದ್ರೆ ಅವನತ್ರ ಕೇಳಿದ್ರೆ ಗೊತ್ತ್ ಆಗ್ತದೆ ಒಂದು ಎಂತೆಲ್ಲ. EMI ಅಲ್ಲಿ ಉಂಟಾ EMI ಎಲ್ಲ.

ಹಾ ಹೌದಾ ಹಾ online ಅಲ್ಲಿ ತಕೊಳ್ಳುದಾದ್ರೆ ಒಳ್ಳೇದಲ್ಲ ಹೇಳುದಾ.

ಹ್ಮ್‌ ಇಲ್ಲಿ EMI ಅಲ್ಲಿ Udupi ಅಲ್ಲಿ ತಗೊಳ್ಳುದು ಸ್ವಲ್ಪ ಒಳ್ಳೇದು.

ಹಾ ಸರಿ ನಾನ್ಸ್ವಲ್ಪ busy ಇದ್ದೇನೆ ಮತ್ತೆ ಮಾಡ್ತೇನೆ.

Hai ರೋಹನ್ ಹೇಗಿದ್ದೀರಾ? ಆ ನಾನು ಚೆನ್ನಾಗಿದ್ದೇನೆ ಲಹರಿ ಅವ್ರೆ, ನೀವ್ ಹೇಗಿದ್ದೀರಿ? ಹಾ ನಾನ್ ಕೂಡಾ ಚೆನ್ನಾಗಿದ್ದೇನೆ. . ಊಟ ಆಯ್ತಾ?

ಹಾ ಊಟ ಆಗ್ಬೇಕು ಅಷ್ಟೇ, ನಿಮ್ದ್ ಆಯ್ತಾ? ಹಾ ಈಗ್ ಅಷ್ಟೇ ಆದದ್ದು.

ವಿಶೇಷ ಹೇಳ್ಬೇಕು.

ಹಾ ಮತ್ತೆ ಹೇಗೆ ಉಂಟು ನಿಮ್ಮ gardening business ಎಲ್ಲಾ? ಹಾ ಈಗ ನಡಿತಾ ಉಂಟು.

ಹಾ ಹೌದು ಸ್ವಲ್ಪ ಕಡಿಮೆ ಅಲ್ಲ ಎಲ್ರು ತೊಕೊಳುದೆಲ್ಲಾ.